ದೇವ್ರು ಗುಡಿ ಎಲ್ಲೇ ಒಂದು ದೊಡ್ಡ್ ದೊಡ್ಡ್ ದೇವಸ್ಥಾನ ಇರ್ತದೆ. ಅದಕ್ಕೊಂದ್ ದೇವ್ರು ಹುಂಡಿಗೆ ಕಾಣಿಕೆ ಹಾಕಿ ಅಂತಾರೆ. ದೇವ್ರು ತಗೊಳ್ಳಲ್ಲ ಆದ್ರೆ ಪೂಜಾರ್ ಯಾರೋ ತಗೋತಾರೆ.

ಇದ್ರಾಗ ಬಡುವರು ಹೊತಾರೆ ಶ್ರೀಮಂತರು ಹೋತಾರೆ ಎಲ್ಲರಿಗು ಚಲೋ ಸರ್ಕಾರೀ ಹಾಸ್ಪೆಟ್ಲ .

ಬ್ಯಾಂಕ್ ನಾಗ ಮ ಇರು ಸಾಮಾನ್ಯ ವಾಗಿ ಎಲ್ಲ ದುಡ್ಡ್ ಇಡತಾರ. ಸಣ್ಣ ಹುಡುಗುರಿಗಂತೂ ಪಾಸ್ ಬುಕ್ ಮಾಡಿಸ್ತಾರಾ ಚೆಕ್ ಕೊಡ್ತಾರ. ಎಲ್ಲ ಮಾಡ್ತಾರ. ಬ್ಯಾಂಕ್ ಎಲ್ಲದಕ್ಕೂ ಒಳ್ಳೇದು ಮತ್ತ ದುಡ್ ಈಡ್ರಿ ನಿಮಗ ಹೋಗಿ ತುಡುಗ್ ಮಾಡೋದ್ ಅಲ್ಲ.

ಗೋಳ ಗುಮ್ಮಟ್ಗ್ ಹೋಗಬೇಕಂದ್ರ ಇಲ್ಲಿಯವರಿಗೆ ಇಪ್ಪತಿದೆ ಮೂವತ್ರೂಪಾಯಿ ತೊಗೋತಾರ ಹೊರದೇಶದಿಂದ್ ಯಾರೆ ಬಂದ್ರ ಅವ್ರಗಿ ನೂರ್ ರೂಪಾಯಿ ನೂರ ಎಪ್ಪತೈದು ತಗೋತಾರ.

ಗ್ರೀನ್ ಹಿಲ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ರ ಕುಟುಂಬ ದವರಿಗೆ ಭಾರಿ ಇದು. ಎಲ್ಲ ಲೈಟಿಂಗ್ ಗಿಟಿಂಗ್ ನೋಡ್ರಿ ಯೇಟ್ ಚಂದ್ ಮಾಡ್ಯಾರ.